ಇಲ್ಲಿ ಒಂದು ನೀರಿನ ಸಿಂಟೆಕ್ಸ್ ಇದೆ.

ಇಲ್ಲಿ ಒಂದು ಸಿ_ಸಿ ಕ್ಯಾಮೆರಾ ಇದೆ.

ಇಲ್ಲಿ ಒಬ್ಬ ವ್ಯಕ್ತಿ ಯು ಇದ್ದಾನೆ.

ಇಲ್ಲಿ ಒಳಗಡೆ ಕುರ್ಕುರೆ ಗಳು ಇವೆ.

ಅದರ ಪಕ್ಕದಲ್ಲಿ ಎರಡು ವಿಗ್ರಹಗಳು ಇವೆ.

ಇಲ್ಲಿ ಕೆಲವು ಶರ್ಟ್ ಗಳು ಇವೆ.

ಇಲ್ಲಿ ಫೋಟೋ ಕ್ಯಾಮ್ರಾ ಗಳು ಇವೆ.

ಇಲ್ಲಿ ಒಂದು ದೊಡ್ಡದಾದ ಕಟ್ಟಡವು ಇದೆ.

ಇಲ್ಲಿ ಎರಡು ಟಿಪ್ಪರ್ ಗಳು ಇವೆ.

ಅದರಲ್ಲಿ ಕೆಲವು ಬೋರ್ಡ್ ಗಳು ಇವೆ.

ಇಲ್ಲಿ ಮೇಲೆ ವೈರ್ ಗಳು ಇವೆ.